ನಾವೀಗ ಈ ಇದಿಲ್ಲೆಲ್ಲಾ ಹೋಗಿ ಬಾಯಸ್ ಬೇಕು ಅಂತ ಆಸೆ.

ವಾಹ್ ಗಾರೆ ಕೆಲಸ ಕಾರ್ಮಿಕ್ರು ಅಕ್ಕತಂಗಿರು ಎಲ್ಲಾ ತಲೆಗ್ ಪೇಟೆ ಕಟ್ಕಂಡ್ ಕೂತ್ರೆ ಬೆಳಗ್ಗೆಯಿಂದ ಸಂಜ್ ಗಂಟಾವಾ ಬಿಸ್ಲಲ್ಲಿ ಗೆಯ್ತರೆ .

ನನ್ ತಂಗಿ ಮಗಳಿಗೆ ಇಂತ ಪೇಪರ್ ಕಟ್ಟಿಂಗ್ಸ್ ಲಿ ಪೇಪರ್ ಮಾಡೋದೇ ಆ-ಬಂಬಣ್ಣದ ಆಟ ಆಡೋದೇ ಬಹಳ ಚೆಂದ ಇಷ್ಟ ಅವ್ಳಿಗೆ ಕ್ರಾಫ್ಟ್ಲಿ ಬಹಳ ಖುಷಿ ಅವ್ಳಿಗೆ.

ದೇವಸ್ಥಾನದ್ಗಳ್ಳಿ ಸಾಮಾನ್ಯ ಗರಡುಗಂಭ ನಿಂತ್ಕಳದು ಯಾಕೆ ಅಂತಾಂದ್ರೆ ಎರಡ್- ಬಂದ್ ಜನಗಳೆಲ್ಲ ಅದೇ ತರಹ ಧ್ಯಾನ ಮಾಡ್ಲಿ ಅಂತ.

ಆ ಜನಕ್ಕೆ ಪಾಪ ಒಳಕೊಗಕುವೆ ಒಂದ್ ಅವಕಾಶ ಇರಲ್ಲ ಏನ್ಮಾಡ್ಲಿ ಬಡಜನ ಗೆಯ್ತರೆ ಅದ್ರಲ್ಲಿ ನಳ್ಳಿ ಕುತ್ಕೊಳ್ಳೋರು ಶ್ರೀಮಂತ ಜನ ದುಡ್ಡು ಇರೋ ಜನ .